ಇಲ್ಲಿ ಸುಂದರ ವಾದ ಕಟ್ಟಡ ವನ್ನು ಕಾಣಬಹುದು ಅಲ್ಲಿ ಕಂಬ ಗಳನ್ನು ನೋಡಬಹುದು ಬಹಳಸ್ಟ ಕಂಬಗಳು ಇವೆ ಕಂಬಗಳಿಗೆ ಸುಂದರ ವಾದ ಬಣ್ಣ ವನ್ನು ಬಡಿಯಲಾಗಿದೆ ಹಾಗೂ ಅಲ್ಲಿ ಮೂವರು ಹುಡುಗಿಯರು ನಿಂತಿದಾರೆ ಎ ಕಟ್ಟಡ ಅನ್ನು ವರ್ಣಿಸುತಿದಾರೆ.

ಇದರಲ್ಲಿ ನಾವು ಒಂದು ಕಟ್ಟಡವನ್ನು ಕಾಣಬಹುದು ಕಟ್ಟಡದ ಒಳಗೆ ಬಿಳಿ ಬಣ್ಣವನ್ನು ನೋಡಲಾಗಿದೆ ಕೆಳಗಡೆ ಕೂಡ ಒಳ್ಳೆಯ ರೀತಿಯ ಟೈಲ್ಸ್ ಗಳನ್ನು ಹಾಕಲಾಗಿದೆ ಅದರಲ್ಲಿ ಒಂದು ಹಳದಿ ಬಣ್ಣದ ಟೇಬಲ್ ಕಾಣಬಹುದು. ಆದರೆ ಮುಂದೆ ಒಂದು ಚಿಕ್ಕದಾದ ಗೋಪುರವನ್ನು ಕಟ್ಟಲಾಗಿದೆ.

ಇದ್ರಲ್ಲಿ ಮೆಟ್ಲುಗಳು ಕಾಣುತ್ತಿವೆ ಅದ್ರ ಅಕ್ಕ ಪಕ್ಕದಲ್ಲಿ ಗಿಡ ಮರಗಳಿದೆ ಗಿಡ ಮರದ ಹಿಂದೆ ಒಂದು ಕಟ್ಟಡವಿದೆ ಆ ಕಟ್ಟಡಕ್ಕೆ ಗುಲಾಬಿ ಬಣ್ಣವನ್ನು ಹೊಡೆಯಾಗಿಲಾಗಿದೆ.

ಎದುರು ಕಡೆ ಒಂದು ಫ್ಲೆಕ್ಸ್ನ್ನು ಹಾಕಲಾಗಿದೆ ಅಲ್ಲಿ ಮುವರು ವ್ಯಕ್ತಿಗಳ ಫೋಟೋ ಅನ್ನು ದುಃಖ ತೋರಿಸುತ್ತಿದ್ದಾರೆ ಹಾಗೂ ಲೈಟ್ ಕಂಬ ಇದೆ ಒಬ್ಬ ಮಹಿಳೆ ನಡೆದು ಹೋಗತಿದಾಳೆ.

ಸುತ್ತಲೂ ಅಚ್ಚಹಸರಿನ ಗಿಡ ಮರಗಳನ್ನು ಅಲ್ಲಿ ಒಂದು ಕಟ್ಟಡ ಒಂದಿದೆ ಆ ಕಟ್ಟಡಕ್ಕೆ ಗಿಣಿ ಬಣ್ಣವನ್ನು ಒಡೆಯಲಾಗಿದೆ ಹಾಗೂ ಹಳದಿ ಬಣ್ಣದಿಂದ ಬಾರ್ಡರ್ ಗಳನ್ನು ಮಾಡಲಾಗಿದೆ ಮತ್ತೊಂದು ಕಟ್ಟಡ ಒಂದಿದೆ ಆ ಕಟ್ಟಡಕ್ಕೆ ಕೂಡ ಗಿಣಿ ಬಣ್ಣವನ್ನು ಒಡೆಯಲಾಗಿದೆ ಹಾಗೂ ಹಳದಿ ಬಣ್ಣದಿಂದ ಬಾರ್ಡರ್ ಮಾಡಲಾಗಿದೆ. ಸುತ್ತಲೂ ಹಚ್ಚ ಹಸಿರು ಗಿಡ ಮರಗಳು--

ಪುರಾತತ್ವ ಭವನ ಎಂದು ಬರೆಯಲಾಗಿದೆ ಮುಂದೆ ಒಂದು ಕಾರ್ ನಿಂತಿದೆ ಕಟ್ಟಡ ಸುತಲು ವ್ಯಕ್ತಿಗಳ ಒಂದು ಮೂರ್ತಿ ಗಳು ನಿಲ್ಲಿಸಲಾಗಿದೆ ಅಲೊಂದು ಗೇಟ್ ಇದೆ ಅದುಕೆ ಕಪ್ಪು ಬಣ್ಣ ಹೊಡೆಸಲಾಗಿದೆ --